ಅಲ್ಲಿ ಗ್ರೀನರಿ ಇದೆ ಲೈಟಿಂಗ್ಸ್ ತುಂಬಾ ಚನ್ನಾಗಿದೆ ಆ ಅಲ್ಲಿ ಪಿಂಕ್ ಮತ್ತೆ ವೈಟ್ ಕಡೆ ಮೂಲೆ ಅಲ್ಲಿ ಆ ಕಡೆ ಡಿಸೈನ್ ಮಾಡಿದರೆ ತುಂಬಾ ಚನ್ನಾಗಿದೆ.

ಫುಲ್ಲು ಗ್ರೀನರಿ ಆಗಿದೆ ತುಂಬಾ ಚೆನ್ನಾಗಿದೆ ಒಂದು ಎರಡು ಮೂರು ನಾಲ್ಕು ಐದು ಎಷ್ಟು ತುಂಬಾ ಮರಗಳು ಇದೆ ಮತ್ತೆ ಬರೀ ಗ್ರಾಸ್ ಲ್ಯಾಂಡ್ ತರ ಇದೆ.

ಒಂದು ಪಾರ್ಕ್ ವೀವ ಆಗಿದೆ ಚಿಕ್ಕ ಚಿಕ್ಕ ಗಿಡಗಳು ಬೆಳೆದಿದ್ದಾವೆ ಅಲ್ಲಿ ರೂಟ್ ತೋರ್ಸೋ ಒಂದು ಕಂಬ ಇದೆ ಗ್ರೀನರಿ ತುಂಬಾ ಚೆನ್ನಾಗಿದೆ.